ಮನೆ ಮುಂದೆ ಒಂದು ಕಾರಂಜಿ ಅದ್ ನೋಡದ್ರೆ ನಂಗು ಹನ್ ಇಂತದೆ ಒಂದ ಮನೆಯನ್ನ ಕಟ್ಟಿಸ್ಬೇಕಂತಾ ಮನ್ಸ್ ಆಗಲತದ .

ಬಾಳೆ ಪಸಂದ ನನ್ನ ಮಗನಿಗಂತು ಆನಿ ಮೇಲೆ ಸವಾರಿ ಮಾಡೋತಂತದ್ರೆ ಬಹಳ್ ಮಜಾ ಮಾಡತ್ತಿದ್ದಾ ಮಜ ಬರತ್ತದ ಅಂತ ಹೇಳರ್ತಿತ್ತಾನ .

ಯಾಕಿಲ್ಲಾ ಅದನ್ನ ಯೋಚನೆ ಮಾಡತ್ತಾ ಇದೀನಿ ಆಮೇಲೆ ಈದ್ ಚಲೋದನ್ ಹಸಿರ ತಾಣ ಎಲ್ಲಾ ತುಂಬಿ ಬಿಟ್ಟಿದೆ.

ಆಮೇಲೆ ಹಿಂದ ಅದ್ರ ಹಿಂದ್ ಮೋಡಗಳ್ ಇದಾವ್.

ಸೋ ಎಲ್ಲರು ದೇವ್ರಿಗೆ ಅವ್ರವ್ರು ಬೇಡಕೊಂಡ್ ಇರ್ತ್ತರ್ ಅವ್ರವ್ರ --

ಹಿಂದಗಡಿ ಏನೋ ಲೈಟ್ಸ್ ಎಲ್ಲಾ ಆನ್ ಇದಾವ .